ಇಟ್ಟಿದ್ದಾರೆ-- ಒಂದು ದೊಡ್ಡದಾದಂತಹ ಒಂದು ಹಾಲ್ ಅಂಥ ಹೇಳ್ಬೋಹುದು. ಅದು ಅಲ್ದೆ ಲೈಟ್ನ ಒಂದು ಫೋಕಸ್ ಕೂಡ ಹಾ ತುಂಬಾನೆ ಚೆನ್ನಾಗಿದೆ.

ಇದು ಒಂದು ದೊಡ್ಡದ ಒಂದು ಮಾಲ್ ಅಂತ ಹೇಳ್ಬಹುದು ಇದರಲ್ಲಿ ಒಂದು ಬುಟ್ಟಿಗಳು ಇದ್ದವೇ ಅದು ಅಲ್ಲದೆ ಪ್ಲೇಟುಗಳು ಇದ್ದವೇ ಒಂದು ಅಡುಗೆಯಲ್ಲಿ ನಾವು ಯನನ್ನು ಸಾಮಾನುಗಳನ್ನೂ ಯೂಸ್ ಮಾಡತ್ತೆವು ಎಲ್ಲ ಇಲ್ಲಿ--

ಇಲ್ಲಿ ತುಂಬಾನೆ ಚೆನ್ನಾಗಿ ಬಬ್ಬಲ್ಸ್ಗಳನ್ನು ಹಾಕಿ ಡೆಕೋರೇಷನ್ ಮಾಡಿದ್ದಾರೆ. ಫ್ಯಾನ್ ಗಳು ಕೂಡ ಇದಾವೆ ಮತ್ತೆ ಕುತ್ಕೋಲ್ಳಿಕೆ ಚೇರ್ಗಳನ್ನು ಕೂಡ ಅರೇಂಜ್ಮೆಂಟ್ ಮಾಡಿದ್ದಾರೆ.

ಅದು ಅಲ್ದೆ ಸೈಕಲ್ ಕೂಡ ಗಾಡಿಗಳನ್ನು ಕೂಡ ನಿಲ್ಸಿದಾರೆ ಅಹ್ ತುಂಬಾನೆ ಒಂದು ತುಂಬಾನೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಅಲ್ದೆ ಜನರು ಇಲ್ಲಿ ಬೈಕ್ ಮೇಲೆ ಹೋಗುತ್ತಿದಾರೆ.

ಇದು ಒಂದು ಹಳೆ ಕಾಲದ ಒಂದು ಮಸೀದಿ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾನೇ ಹಳೆ ಕಾಲದ್ದು ಮತ್ತೆ ಇದರ ಬಣ್ಣ ಕೂಡ ಹೋಗಿ-ಹೋಗುತ್ತಿದೆ ಅಂತ--